ಚಾಚಾನ ಅಂಗಡಿ ಐತಿ ಸೀರೆ ಆದವು ಬಾರಿ ಬಾರಿ ಸೀರೆ ಕೊಡತನ ಎಲ್ಲ ತೊಗೊಬರಿ ಇಲ್ಲೆ ಬಾರಿ ಕೊಡ್ತಾನೆ ಇಲ್ಲಿ ಮಸ್ತೈತಿ ಕ್ವಾಕಿಟಿ ಬಾರಿ ಕೊಡ್ತಾನೆ ಇಲ್ಲಿ .

ಎಲ್ಲ ನಾವು ಎಲ್ಲ ಇಲ್ಲೇ ಹೋಗತಿದ್ದೆ ನೀವು ಇಲ್ಲೇ ಬರ್ರಿ ಶಾಲೆಗ್ ಹೋಗುನ್ ನಡಿಲೇ ಮಸ್ತ್ ಐತೆ ಎಲ್ಲ ಲೈಟ್ ಆದಂಗ್ ಹಾಕ್ಯಾರ ಬರ್ರಿ ಬರ್ರಿ .

ನೋಡ್ಲೆ ಆವಾ ಬೆಸ್ಟ್ ಚೆಕರ್ ನೋಡಿ ಬೆಸ್ಟ್ ಭಾರಿ ಚೆಕ್ ಮಾಡಿತಾನ್ ನೋಡಿ ಆವಾ ಹೊಟ್ಟೆ ಎಲ್ಲನರ್ಸ್ ಗಳು ಹೆಂಗ ಅದರ ಇಲ್ಲಿ ಚೆಕ್ ಮಾಡೋಕ್ ಕೊಟ್ಟು --

ಇದ್ದು ದುಕಾನ್ ನೋಡೇಲೆ ಇದ ನಮ್ಮೂರರಿಂದ ಭಾರಿ ದುಕಾನ್ ಇದೆ ಬಟ್ಟೆ ಎಲ್ಲ ಬಾರಿ ಮನುಷ್ಯ ಅದನ್ನು ಹಚ್ಕೊಥನು ರೊಕ್ಕ ಏನ್ ಬಹಳ ತೊಗಲನಗಿಲ್ಲ ಏನಿಲ್ಲ ದುಬಾರಿ

ನೇಚರ ಹೆಂಗೈತಿ ಭಾರಿ ಐಥಲ್ಲ ಒಟ್ಟ ತಿರಗಡು ನೀ ಹೆಲ್ತಿನಿ ನಾ ಬಾ ನಿ ತಿರುಗಾಡೋಕೆ ಹೋಗೊಣು ಅಲ್ಲ ನೊಡ ಅಲ್ಲಿ ಎನೊ ನಿಂತೈತಿ ನೋಡ್ ಅಲ್ಲಿ ಅವ ಸತ್ತರೆ ಭಾರಿ ಐತ್ ನೇಚರ ಗಿಡ ನೋಡು ಕಲ್ಲು ನೊಡ ಹೆಂಗ್ ಅದ್ದವು ಡಿಸೈನ್ ಡಿಸೈನ್ ಒಟ್ಟ--